ಇದು ಕಾಫಿ ಒಂದು ಶಾಪ ಅದ ಇದು ಬಿಜಾ ಸೋಲಾಪುರ ಬೈಪಾಸ್ ಅನ್ಕೊಂಡಿದಿವಿ ರೋಡಿನ್ ಬಾಜುಕ್ ಅದ. ಇಲ್ಲಿ ಚಲೋ ಚಲೋ ಕಾಫಿ ಕುಡ್ತಾರ ಆದ್ರೆ ಕಾಸ್ಟ್ಲಿ ಇರ್ತಾವ . ಎಲ್ಲ ಹೈಫೈ ಮಂದಿ ಬರ್ತಾವ.

ಯಡ್ ಕುರ್ಚಿ ಆವಾ ಆ ಎಲ್ಲೋ ಬೈಕ್ ಸ್ಟಾಂಡ್ ಅದ ಎಲ್ಲಿ ಅಂತ ಗೊತ್ತಿಲ್ಲ ವಟ್ಟ ಎಲ್ಯಕ ಇರಲಕ ಚಲೋ ಚಲೋ ಬೈಕ್ ಅವ ವಿನೋದನ ತಗೋತೀನಿ ಅತ್ತಂದ ನಾನೇ ಬ್ಯಾಡ ಅಂತ ಹೇಳಿದೆ ಅವನಿಗೆ ಅಂದ್ರ ಚಲೋ ಬೈಕ ಅದಾವ ಆ ತಗೋಬಹುದು ಏನು ಶೋರೂಮ್ ಅದಂತಹೇಳಿ ಗೊತ್ತಿಲ್ಲ ಏನ್ ಚಲೋ ಅದು --

ಇದು ಕಪ್ ಏಟಿಎಂ ಅತ್ತವ ಒಳಗೊಬ್ಬರು ಕುತರ.